ತುಂಬಾ ಸ್ಪೆಷಲ್ ಆಗಿದೆ ಪ್ಲೇ ಗ್ರೌಂಡ್ ಪ್ಲೇ ಗ್ರೌಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ

ಇಲ್ಲಿ ಅಕ್ಕಪಕ್ಕದಲ್ಲಿ ಕಾಡು ತರಾ ಇದೆ ಟ್ರಕ್ಕಿಂಗ್ ಹೋಗುತ್ತಿದ್ದಾರೆ ಅಕ್ಕಪಕ್ಕದಲ್ಲಿ ತುಂಬಾ ದೊಡ್ಡದಾದ ಮರಗಳು ಕೂಡ ಇದ್ದಾವೆ ಇಲ್ಲಿ ತುಂಬಾ ಕಾಡು ತರ ಕಾಣಿಸ್ತಾ ಇದೆ

ರೋಡು ಕಾಣಸ್ತಿದೆ ಕಾರು ಕಾಣಸ್ತಿದೆ ಅಲ್ಲಿ ಬೈಕು ನಿಂತಿವೆ ಕಾನ್ಸನ್ಟ್ರೇಷನ್ ನಿಂದ.

ಈ ಒಂದು ರೋಡ್ ಸೈಡ್ ಅಲ್ಲಿ ಆಟೋ ವೊಂದು ನಿಂತಿದೆ ಆಟೋ ಮೂರೂ ಚಕ್ರವಾಹನ ವಾಗಿದೆ ಈ ರೀತಿ ತುಂಬಿಕೊಂಡು ಹೋಗುತ್ತದೆ ಒಂದು ಊರಿನಿಂದ ಇಂದ ಇನ್ನೊಂದು ಊರಿಗೆ ಒಂದು ಪ್ಲೇಸ್ ಯಿಂದ ಇಂದ ಇನ್ನೊಂದು ಪ್ಲೇಸ್ಗೆ

ಈ ಆಟೋ ತುಂಬ ಉಪಯುಕ್ತವಾದ ವಾಹನ ಬೇಕೆಂದರೆ